ಚಿತ್ರದಲ್ಲಿ ನಾವು ಯಾವುದೊ ಒಂದು ಪ ಪ್ರಾಣಿಧಾಮವನ್ನು ನೋಡಬಹುದು. ಆ ಪ್ರಾಣಿಧಾಮದಲ್ಲಿ ಹಚ್ಚ ಹಸಿರಿನಿಂದ ಕೂಡಿದ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಮ--

ಒಂದು ಎಕ್ಸಿಬಿಷನ್ ಅಥವಾ ವಾಟರ್ಫಾಲ್ಸ್ ಆಗಿದೆ. ಇದು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟವಾಗುವಂತ ಪ್ರದೇಶವಾಗಿದೆ. ಇದರಿಂದ ಅವರಿಗೆ ತುಂಬಾ ಇಷ್ಟವಾಗುವಂತ ಪ್ರದೇಶವಾಗಿದೆ.

ಚಿತ್ರದಲ್ಲಿ ನಾವು ಗವರ್ನಮೆಂಟ್ ಬಸ್ ಸ್ಟಾಂಡ್ ಅನ್ನು ನೋಡಬಹುದು. ಇಲ್ಲಿ ಹಲವು ರೀತಿಯ ಬಸ್ ಗಳು ನಿಂತಿದ್ದಾವೆ. ಮತ್ತು ಪ್ರೇಕ್ಷಕರು ಅಥವಾ ವಾಹನಗಳಿಗಾಗಿ ಕಾಯುತ್ತಿರುವ ಪ್ರೇಕ್ಷಕರು ನಾವು ಇಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನಾವು ಅನೇಕ ರೀತಿಯ ಪುಸ್ತಕಗಳನ್ನು ನೋಡಬಹುದು. ಇಲ್ಲಿ ನಮಗೆ ಅಲೆ ಅನೇಕ ಮಹಾನ್ ವ್ಯಕ್ತಿಗಳ ಪುಸ್ತಕಗಳು ನಮಗೆ ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ನಾವು ಒಂದು ದಿನ ಸೆ ಅಂಗಡಿಯನ್ನು ನೋಡಬಹುದು ಇಲ್ಲಿ ನಮಗೆ ದೈನಂದಿನ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ದಿನಸಿ ಸಾಮಗ್ರಿಗಳು ಸಿಗುತ್ತವೆ ಬೇಳೆ ಅಕ್ಕಿ ತೊಗರಿ ಬೇಳೆ ಇಟ್ಟು ಹಲವು ರೀತಿಯ ದಿನಸಿ ಸಾಮಾನುಗಳು ಇಲ್ಲಿ ನಮಗೆ ಸಿಗುತ್ತವೆ.

ಇದು ಫೋಟೋಶೂಟ್ ಗೆ ತುಂಬಾ ಇಷ್ಟವಾಗುವಂತ ಮತ್ತುಎಲ್ಲರ ಕಣ್ಣಿಗೆ ತಂಪನ್ನು ನೀಡುವಂತಹ ಪ್ರದೇಶವಾಗಿದೆ ಇದು ದೊಡ್ಡವರಿಂದ ಹಿಡಿದು ಇಷ್ಟವಾಗುವಂತ ಪ್ರದೇಶವಾಗಿದೆ.